ನೀರಿನ ಒಳಗೊಳೊಂದು ಕಪ್ಪು ಬಣ್ಣದ ಕಲ್ಲು ಕೂಡ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಆಸ್ಪತ್ರೆಯನ್ನು ಕಂಡುಬರ್ತಾಯಿದೆ.

ಮತ್ತು ಒಂದು ಮನುಷ್ಯರ ದೇವರ ಫೋಟೋ ಇಕ್ಕಿದ್ದಾರೆ.

ಒಬ್ಬ ಪೂಜಾರಿ ಕೂಡ ಪಳ್ಳು ಬರ್ತ್ತಿದ್ದಾನೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ದೇವಸ್ಥಾನವನ್ನು ಕಂಡುಬರ್ತಿದೆ.

ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣವನ್ನು ಹಚ್ಛಲಾಗಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಯತ್ತಾ ಇದೆ.

ಮತ್ತೊಂದು ಪರದ ಕೂಡ ಕಂಡು ಬರ್ತಾ ಇದೆ.

ಇತರೆ ವಸ್ತುಗಳನ್ನು ಇಲ್ಲಿ ಮಾರಾಟಕ್ಕೆ ಇಕ್ಕಿದ್ದಾರೆ.

ಲೈಟಿ ನ ಕಂಬಗಳನ್ನು ಕಂಡು ಬರುತ್ತಿದ್ದಾವೆ.

ಮತ್ತು ಕಪ್ಪು ಬಣ್ಣದ ಸಣ್ಣ ಸಣ್ಣ ಕಲ್ಲುಗಳನ್ನು ಕಾಣುತ್ತಾ ಇದಾವೆ.

ಇಲ್ಲಿ ಹಸಿರು ಬಣ್ಣ ಬಿಳಿ ಬಣ್ಣ ಆರೆಂಜ್ ಬಣ್ಣದ ಗಾಡಿಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಅಂಗಡಿಯ ಮೇಲುಗಡೆ ಶಾಮ್ಸ್ ಸೂಪರ್ ಮಾರ್ಕೆಟ್ ಅಂತ ಬೋರ್ಡ್ ಬರ್ದಿಂದ್ ಹಾಕಿದ್ದಾರೆ.

ಹಲವು ಲೈಟಿನ ಕಂಬಗಳು ಇಲ್ಲಿ ಇದ್ದಾವೆ.

ಮತ್ತು ಸಾಕಷ್ಟು ಕುರುಕುರೆ ಗಳು ಚಿಪ್ಸ್ ಗಳು ಇತರೆ ತಿನ್ನುವ ಸಾಕಷ್ಟು ತಿನ್ನುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮ್ಗೆರಡ್ ಅಂತಸ್ತಿನ ಒಂದು ಶಾಲೆಯನ್ನು ಕಂಡು ಬರ್ತಿದೆ.